ಒಂಟಿಯಾಗಿರುವ ಹೆಬ್ಬಂಡಿಯ ಮೇಲೆ ಒಬ್ಬಂಟಿಯಾಗಿರುವ ವ್ಯಕ್ತಿ ಕುಳಿತಿದ್ದಾನೆ ಅವನು ಕುಳಿತು ಊರನ್ನು ನೋಡುತ್ತಿರುವ ದೃಶ್ಯ ಕಾಣಿಸುತ್ತಿದೆ.

ಬಿಳಿ ಪೈಜಾಮತೊಟ್ಟ ಬಾಲಕರು ನೃತ್ಯವನ್ನು ಮಾಡುತ್ತಿದ್ದಾರೆ. ಒಬ್ಬ ಬಾಲಕನ ಕೈಯಲ್ಲಿ ಕೇಸರಿ ಬಣ್ಣದ ಸ್ಪ್ರೇ ಇದೆ.

ಇಲ್ಲಿ ಸೇತುವೆಯ ಕೆಳಭಾಗದ ಡಾಂಬರಿನ ರಸ್ತೆ ಕಾಣಿಸುತ್ತಿದ್ದು ರಸ್ತೆಯ ಮೇಲೆ ವಾಹನ ಸವಾರರು --